ಇದ್ದು ಸುತ್ತಮುತ್ತಲೂ ಕೂಡ ಮರವು ಇದ್ದಾವೆ ಇಲ್ಲಿ ವ್ಯಕ್ತಿಗಳು ಇಬ್ಬರು ನಡೆದುಕೊಂಡು ಬರುತ್ತಿದ್ದು ಇಲ್ಲಿ ವೆಹಿಕಲ್ಗಳನ್ನೂ ಪಾರ್ಕ್ ಮಾಡಲಾಗಿದ್ದು ಒಂದು ಕಾರು ಕೂಡ ಇದೆ ಇಲ್ಲಿ ಜನರು ಇದ್ದಾ --

ಈ ಸಲೂನ್ ಅನ್ನು ಅಲಂಕಾರ ಮಾಡಲಾಗಿದ್ದು ಇಲ್ಲಿ ಹೆಚ್ಚು ಫ್ಯಾನ್ ಗಳು ಕೂಡ ನಮಗೆ ಕಾಣಿಸುತ್ತಿದ್ದಾವೆ. ಇಲ್ಲಿ ತುಂಬಾ ಜನರು ಸೇವೆ ಮಾಡಿಸಲು ಬರುತ್ತಾರೆ.